ಎಲ್ಲಾ ಲೈಟಿಂಗ್‌ ಕೂಡ ಇದೆ ನೋಡಿ ಲೈಟಿಂಗ್‌ ಇದೆ ಪಿಂಕ್‌ ಕಲರ್‌ನಿಂದ ಪಿಂಕ್‌ ಕಲರ್‌ನಿಂದ ಡೆಕೋರೇಷನ್‌ ಇದೆ ಲೈಟ್‌ ಇದೆ ಆ ಕಡೆ ಈ ಕಡೆ ಇಬ್ಬರು ನಿಂತಿದ್ದಾರೆ.

ಎಲ್ಲೇ ಎರಡು ಯಾ ವು ಬಿಳಿ ಕಾರು ಇದೆ ಆ ಕಡೆ ವ್ಯಾನ್‌ ಇದೆ.

ಇದು ಒಂದು ಅಂಗಡಿ ಅಂಗಡಿ ಮುಂದೆ ಒಬ್ಬರು ಕೂತಿದ್ದಾರೆ ಒಳಗೆ ಅಲೆಲ್ಲಾ ಬಲೂನ್‌ ಇದೆ ಪುಸ್ತಕಗಳೆಲ್ಲಾ ಜೋಡಿಸಿದ್ದಾರೆ.

ಇಲ್ಲಿ ಒಬ್ಬರು ಚೇರ್‌ ಮೇಲೆ ಕೂತುಕೊಂಡು ಮಾತನಾಡುತ್ತಿದ್ದಾರೆ ಚೆಕ್ಸ್ ಶರ್ಟ್‌ ಹಾಕಿಕೊಂಡು ಪೋನ್‌ ಹಿಡಿದುಕೊಂಡು ಬೇರೆಯವರ ಜೊತೆ ಮಾತಾಡುತ್ತ --

ಜಿಮ್‌ ಮಾಡೋದು ಮಿಷಿನ್‌ ಎಲ್ಲಾ ಇದೆ ಆ ಕಡೆ ಗ್ಲಾಸ್‌ ಇದೆ ಮೇಲೆಲ್ಲಾ ಲೈಟಿಂಗ್‌ ಇದೆ ಸಾಮಾನುಗಳನ್ನೆಲ್ಲಾ ಅಲ್ಲಿ ಇಲ್ಲಿ ಇಟ್ಟಿದ್ದಾರೆ ಜಿಮ್‌ --

ಇಲ್ಲಿ ವೈಟ್‌ ಕಲರ್‌ ಇಂದ ಶೀಟ್‌ ಇದೆ. ಕು ಕೂತುಕೊಳು ಚೇರ್‌ ಇದೆ ಆ ಕಡೆ ಈ ಕಡೆ ಏನೋ ಏನೋ ಇದೆ ಇಲ್ಲಿ. ಅವರೆಲ್ಲಾ ನಿಂತಿದ್ದಾರೆ.

ಇದು ಒಂದು ಅಂಗಡಿ ಪುಸ್ತಕದ ಅಂಗಡಿ ಇಲ್ಲಿ ಪೆನ್ನು ರಬ್ಬರ್‌ ಪೆನ್ಸಿಲ್‌ ಜಾಮಿಟ್ರಿ ಬಾಕ್ಸ್‌ ಈರೇಸರ್‌ .

ಎಲ್ಲಾ ನಿಂತುಕೊಂಡಿದ್ದಾರೆ ಇಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ ಬ್ಯಾಂಕ್‌ ಮುಂದೆ ನಿಂತಿದ್ದಾರೆ ಇಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ ಎಲ್ಲಾ ಹಿಂದುಗಡೆ ಎಲ್ಲಾ ಗಂಡಸರೆಲ್ಲಾ ತುಂಬಾ ಜನ ನಿಂತಿದ್ದಾರೆ .